ಆ ಉಪ್ಪಿಟ್ಟು ಕೇಸರಿಬಾತು ಪಲಾವು ಎಲ್ಲ ಕೂಡ ತಿಂಬಹುದು ಇಲ್ಲಿ ನೋಡ್ತಿದ್ರೆ ಕಸ್ಟಮರ್ಸ್ ನೀವು ಕಾಣಸ್ತಿದಾರೆ ಕಸ್ಟಮರ್ಸ್ ಎಂಜಾಯ್ ಮಾಡ್ಕೊಂಡು ತಿಂತಿದ್ದಾರೆ ಆಮೇಲೆ ಓನರ್ ಕೂಡ ಅಷ್ಟೇ ಬ್ಯುಸಿ ಆಗಿದ್ದಾರೆ.

ವೆಜ್ ಅಲ್ಲಿ ಏನೇನು ಐಟೆಮ್ಸ ಬರುತ್ತೆ ಅಂದ್ರೆ ದೋಸೆ ಆಮೇಲೆ ಇಡ್ಲಿ ಪುಲಾವ್ ಈ ತರ ಎಲ್ಲ ಐಟೆಮ್ಸ ಬರುತ್ತೆ ನೋನ್ವೇಜ್ನಲ್ಲಿ ಏನ್ ಬರುತ್ತೆ ಅಂತಂದ್ರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಚಿಕನ್ನು ಮಟ್ಟನ್ನು ಕುಸ್ಕ ಅದು ಮಣ್ಣು--

ಮಂಗ್ಳುರ್ ಜಂಕ್ಷನ್ ಅಂತ ರೈಲ್ವೆ ಸ್ಟೇಷನ್ ಹೆಸರು ನಾವ್ ಏನಾದ್ರು ಒಂದು ಊರಿಂದ ಒಂದು ಊರಿಗೆ ಹೋಗ್ಬೇಕು ಅಂದ್ರೆ ಸ್ಟೇಷನ್ ಮೂಲಕ ಹೋಗ್ ಬೋದು ಬಸ್ ಮೂಲಕನು ಹೋಗ್ಬೋದು ರೈಲ್ವೆ ಸ್ಟೇಷನ್ ಮೂಲಕ ಹೋಗೋದ್ರಿಂದ ಕಾಸ್ಟ್ ಕಡಿಮೆ ಆಗುತ್ತೆ.

ಆ ಹಣ್ಣು ಕೂಡ ನಿಮಗೆ ಸಿಗುತ್ತೆ ಇಲ್ಲಿ ದೊಡ್ಡ್ ದೊಡ್ಡ್ ಹಣ್ಣುಗಳು ಚಿಕ್ಕ್ ಚಿಕ್ಕ್ ಹಣ್ಣುಗಳು ಎಲ್ಲಾ ಹಣ್ಣುಗಳ ಸಿಗತಾವೆ ಮುಂದಗಡೆ ಯಾರೊದೊ ಪ್ಯಾಸೆಂಜರ ಕುಡ ಪಾಸ್‌ ಆಗ್ತಿದ್ದಾರೆ .

ಸೊ ಗೈಸ ನೀವಿಲ್ಲಿ ನೋಡ್ತಿದ್ದೀರಾ ಯಾವುದೊ ಒಂದು ಕೆಫೆ ಸಾರೀ ಯಾವುದೋ ಒಂದು ಹೋಟೆಲ್ ಅಂತ ಅನ್ಸುತ್ತೆ ಎಲ್ಲ ಕಸ್ಟಮರ್ಸ್ ಕೂತ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಎಸ್ಟ್ರಿಯೋರ್ ಕನ್ಸ್ಟ್ರಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡೋಕೆ ತುಂಬಾ ಚೆನ್ನಾಗಿದೆ.

ಸೊ ಅದೇ ತರ ಎಲ್ಲ ಏನು ಬಂದ್ಬಿಟ್ಟು ಸ್ನಾನ ಮಾಡ್ತಿದಾರೆ ಸೊ ಯಾವ್ದೋ ದೇವಸ್ಥಾನಕ್ ಬಂದಿದಾರೆ ಎಲ್ಲ ತುಂಬ ಜನ ಕಾಣಿಸ್ತಿದಾರೆ ಆಮೇಲೆ ನೀರ್ ಕೂಡ ಕಡಿಮೆ ಆಗ್ಬಿಟ್ಟಿದೆ ಅಲ್ಲಿ --

ನಮ್ಮ್ ಮುಂದ್ಗಡೆ ಕಾಣಿಸ್ತಾ ಇರೋದು ಶ್ರೀ ಸ್ಕಂದ ಹೋಟೆಲ್ ಅಂತ ಸ್ಕಂದ ಹೋಟೆಲ್ ಮುಂದ್ಗಡೆ ಒಂದು ಬುಲೆಟ್ ನಿಂತ್ಕಂಡಿದೆ ಎರಡ್ ಒಂದು ಬೈಕ್ ನಿಂತ್ಕಂಡಿದೆ ಒಂದ್ ಸ್ಕೂಟಿ ನಿಂತ್ಕಂಡಿದೆ ಆಮೇಲೆ ಅಲ್ಲಿ ಮ್ಯಾನೇಜರ್ ಕಾಣಿಸ್ತದರೆ ಆಮೇಲೆ ಓನರ್ ಕಾಣಿಸ್ತಿದಾರೆ.

ಅದು ಐ ಥಿಂಕ್ ಒಂದು ಎರ್ಡ್ ಮೂರೂ ಎಕ್ರೆ ಅಂತೂ ಪಕ್ಕ ಎರಡ್ ಮೂರ್ ಎಕ್ರೆ ಅಲ್ಲ ಒಂದ್ ನಾಲ್ಕೈದು ಎಕ್ರೆ ಅಂತೂ ಪಕ್ಕ ಆಗೇ ಆಗುತ್ತೆ.

ಸೊ ಗೈಸ್ ನೀವಿಲ್ಲಿ ನೋಡ್ತಿದ್ದೀರಾ ಯಾವುದೊ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಂತ ಅನ್ಸುತ್ತೆ ಅದ್ರ ಹೆಸರು ಬಂದ್ಬಿಟ್ಟು ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜು ಮಂಗ್ಲೂರು ಈ ಕಾಲೇಜು ಮಂಗ್ಳುರಲ್ಲಿದೆ ನೀವೇನಾದ್ರು ಅಲ್ಲಿ--

ಸೊ ನಿಮಗೆ ಏನಾದ್ರು ಅಲ್ಲಿ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ಬೆರೆ ಕಡೆನು ಹೊಗಬಹುದು ಅದರ ಮುಂದಗಡೆ ಕಾರ ಗಳು ನಿಂತಕೊಂಡ್ಡಿದ್ದಾವೆ ಬೈಕ ಗಳ ನಿಂತಕೊಂಡ್ಡಿದ್ದಾವೆ ಸ್ಕೂಟಿ ಗಳು ನಿಂತಕೊಂಡಿದ್ದಾವೆ ಸೊ ಎಸ್ಟೊಂದು ಜನ ಹೊಗಿದ್ದಾರೆ ಎಸ್ಟೊಂದು ಜನ ಹೊಗಿ --

ಅಂದ್ರೆ ರಿಯಲ್ ಮೀ ರೆಡ್ ಮೀ ಏನಾದ್ರು ಬೇಕಿತ್ತು ಅಂದ್ರೆ ಹೋಗಿ ತಗೊಂಡ್ ಬರ್ಬೋದು ಅದಾದ್ ಮೇಲೆ ಆದ್ರೂ ಪಕ್ಕ ಜೆರಾಕ್ಸ್ ಸೆಂಟರ್ ಇದೆ ಈ ಐ ಮೀನ್ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಜೆರಾಕ್ಸ್ ಈ ತರಾ ಎಲ್ಲ ಬೇಕಿತ್ತು ಅಂದ್ರೆ--